ಈ ಸ್ಟ್ಯಾಟ್ಯೂ ಗಳು ಇರುವುದು ಬುದ್ಧವಿಹಾರದಲ್ಲಿ ಬುದ್ಧವಿಹಾರ ಇರುವುದು ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಸ್ಟ್ಯಾಟ್ಯೂ ಗಳು ತುಂಬಾ ಸುಂದರವಾಗಿದ್ದು ಇದು ಸನ್ಸೆಟ್ ಆಗುವ ಟೈಮ್ ಅಲ್ಲಿ ತೆಗೆದಿರುವಂತಹ ಫೋಟೋ ಇದಾಗಿದೆ ಎಂದು ಹೇಳಬಹುದು.

ಈ ಚ್ತ್ರದಲ್ಲಿ ಕಾಣುತ್ತಿರುವುದು ಕನಕದಾಸರು ಮತ್ತು ಈ ಕನಕದಾಸರ ಸ್ಟೆಚುವಿಗೆ ಗೋಲ್ಡನ್ ಕಲರ್ ನಿಂದ ಲೇಪನ ಮಾಡಿದ್ದಾರೆ ನೋಡಲು ತುಂಬಾ ಅದ್ಭುತವಾಗಿದೆ ಈ ಸ್ಟೆಚು ಅಂತ ಹೇಳಬಹುದು.

ಚಿತ್ರದಲ್ಲಿ ಕಾಣುತ್ತಿರುವುದು ಒಂದು ಹರಿಯುವ ನದಿ ಈ ಹರಿಯುವ ನದಿ ಸುತ್ತಲೂ ಗ್ರೀನರಿ ಇದೆ ಗ್ರೀನರಿ ಅಂದ್ರೆ ಗಾರ್ಡನ್ ಥರ ಇರೋದು ಅಥವಾ ಚಿಕ್ಕ ಪುಟ್ಟ ಗಿಡಗಳನ್ನು ಹೊಂದಿವೆ---

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಒಂದು ಎ.ಟಿ.ಎಂ ಮಷೀನ್ ಈ ಎ.ಟಿ.ಎಂ ಮಷೀನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿ ನ ಮಷಿನ್ ಆಗಿದೆ.

ನಿರ್ಮಿಸಿರುತ್ತಾರೆ ಹಾಗು ಇದರ ಪಕ್ಕದಲ್ಲಿ ಗಿಡಗಳು ಇವೆ. ಹಾಗು ಈ ಆನೆಯು ಮಾರ್ಬಲ್ ಪರಸೆಯ ಮೇಲೆ ನಿಂದರಿಸಿರುತ್ತಾರೆ. ಹಾಗು ಈ ಆನೆಯ ಪಕ್ಕದಲ್ಲಿ ಒಂದು ಬಾಗಿಲು ಇದೆ.

ಚಿತ್ರದಲ್ಲಿ ಕಾಣುತ್ತಿರೋದು ಒಂದು ಫ್ಹಂಕ್ಷನ್ ಹಾಲಿನ ಎಂಟ್ರನ್ಸ್ನ ದೃಶ್ಯ ಇಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತುಕೊಂಡಿದ್ದಾರೆ ಒಬ್ಬ ವ್ಯಕ್ತಿಯು ಮೊಬೈಲ್ ಅನ್ನು ಕಿವಿಗೆ ಅಚ್ಚಿ ಕೊಂಡು ನಿಂತಿದ್ದಾನೆ ಹಾಗು ಒಬ್ಬವ್ಯಕ್ತಿಯು ಸುಮ್ಮನೆ ನಿಂತುಕೊಂಡಿದ್ದಾನೆ.

ಈ ಚಿತ್ರದಲ್ಲಿ ಮಹಿಳೆಯರು ಹಾಗು ಯುವಕರು ಸೇರಿಕೊಂಡು ದೊಡ್ಡ ದೊಡ್ಡ ಅಡುಗೆಯನ್ನು ಮಾಡುತ್ತಿದ್ದಾರೆ.

ಯೇಸು ಕ್ರಿಸ್ತನ ಸ್ಟ್ಯಾಚು ಇದೆ ಚರ್ಚ್